ತುಂಬ ಗಿಡ ಗಿಡಗಳು ಎಲ್ಲಾ ತುಂಬ ಇದಾವೆ ಮತ್ತೆ ಇಲ್ಲಿ ನಿಲ್ಲಲು ಕೂರಲು ಸರಿಯಾಗಿ ಆಗುವುದಿಲ್ಲ ಆ ರೀತಿ ಇದೆ

ಇದು ಬುಕ್ಸ್ ಓದುವ ಒಂದು ಹಾಲ್ ಆಗಿರುತ್ತದೆ.

ಕಾರಿಗೆ ನಾಲ್ಕು ಚಕ್ರ ನಾಲ್ಕು ಲೈಟು ಅವು ಬಿಳಿ ಮತ್ತು ಎಲ್ಲೋ --

ಅಲ್ಲಿ ಒಡಾಡುವ ದಾರಿ ಈ ದಾರಿಯಲ್ಲಿ ಬ್ಯಾಂಕು ಗೇಟ್ ಇದೆ.

ಸಿನಿಮಾ ನೋಡುವ ನಂತರ ಮಧ್ಯವಿರಾಮ ಬಂದಾಗ ಸ್ನಾಕ್ಸ್ ಅನ್ನು ತಗೊಂಡ ಹೋಗಿ ಪೆಪ್ಸಿ ಅನ್ನು ಕುಡಿಯುವುದಕ್ಕೆ--

ಪೆಪ್ಸಿ ಗಳನ್ನು ಜೋಡಿಸುತ್ತದೆ ಎರಡು ಮೂರು ಜನ ವ್ಯಕ್ತಿಗಳು ಇದ್ದಾರೆ ಒಬ್ಬರು ಹೋರಡುತ್ತಿದ್ದಾರೆ ಇಬ್ಬರು ನಿಂತು ಮಾತನಾಡುತ್ತಿದ್ದಾರೆ ಕಲರೆಲ್ಲ ತುಂಬ ಚೆನ್ನಾಗಿದೆ ಸೂಪರಾಗಿದೆ.

ಮತ್ತು ಸ್ಪೂನು ಚಾಕು ಟೇಬಲ್ ಚೆನ್ನಾಗಿದೆ ಸುಂದ--

ನೀರು ನಿಂತಿರುತ್ತವೆ ನೀರಿನ ಮಧ್ಯೆ ಒಂದು ದಾರಿ ಇದೆ ಆ ದಾರು ಮಣ್ಣಿನ ರೀತಿಯಲ್ಲಿ ಇರುತ್ತದೆ ಮತ್ತೆ ಬೆಟ್ಟ ಮಣ್ಣಿನ ಕುಸಿತದ ರೀತಿಯಲ್ಲಿ ಇದೆ ತುಂಬ ಚೆನ್ನಾಗಿದೆ ವಾತಾವರ್ಣ.

ಮತ್ತೆ ಇಲ್ಲಿ ನಾ ಆರು ಎಂಟು ಜನ ಮ ಹುಡುಗರು ಇರುತ್ತಾರೆ ಕೆಲವು ಇಬ್ಬರು ಒಬ್ಬರು ಕುಂತಿರುತ್ತಾರೆ ಸೈಕಲ್ ಎಲ್ಲಾ ನಿಲ್ಲಿಸಿದರೆ ನಿರಿನ ವಾತಾವರಣ ನೋಡ್ತಿದಾರೆ ಸೂಪರ್ ಆಗಿದೆ ಚೆನ್ನಾಗಿದೆ.

ಇದು ಬಸ್ ಸ್ಟ್ಯಾಂಡ್ ಆಗಿರುತ್ತದೆ ರೋಡಿನಲ್ಲಿ ಎರಡು ಬಸ್ಸುಗಳು ನಿಂತಿರುತ್ತವೆ ಇಲ್ಲಿ ಜನರು ಇಬ್ಬರು ಮೂರು--

ಕಾರ್ ಗಳು ನಿಂತವ ಮತ್ತೆ ಮುಂದೆ ಗಿಡಗಳನ್ನ ನೆಟ್ಟಿಸಿರುತ್ತಾರೆ ಪ್ಲೇಟ್ --